ಈ ಚಿತ್ರದಾಗ ನನಗೆ ಎರಡು ಆಟೋ ಕಾಣಿಸ್ತಾ ಅದಾವ ಈ ಎರಡು ಆಟೋ ಗಳು ಹಿಂದೆ ದರ್ಶನ್ ಫೋಟೋ ಹಾಕ್ಕೊಂಡಾದವ --

ಹಂಗ ಸುತ್ತ ಮುತ್ತ ಗಿಡ ಮರಗಳು ಕಾಣಿಸ್ತಾ ಇದ್ದವ ಇಲ್ಲಿ ರಸ್ತೆ ನೋಡಿದ್ರೆ ಮಳೆ ಬಂದಿರುವ ಕಾಣಿಸ್ತಾ ಐತೆ ಒಂದು ಆಟೋ --

ಹಂಗ ರಸ್ತೆ ಮೇಲೆ ಗಾಡಿಗಳು ಜನರು ಹಂಗ ಓಡಾಡ್ತಾ ಇದ್ದರ.

ಹಂಗೆ ಈ ವೊಂದು ಗುಡಿಗೆ ಗೋಪುರನು ಕಾಣಿಸ್ತಾಯಿತೇ ಹಂಗೆ ಕೇಸರಿ ಬಣ್ಣವನ್ನು ಹಚ್ಚಿದ್ದಾರಾ.

ಯಾವುದೊ ಒಂದು ದೊಡ್ಡದಾದ ಕಟ್ಟಡದ ಮೇಲೆ ನಿಂತುಕೊಂಡು ಈ ಚಿತ್ರ ತೆಗೆದಿರಬಹುದು ಯಾಕಂತಂದ್ರೆ ಬ್ಯಾಕ್ ದು ಮಾತ್ರ ಕಾಣಿಸ್ತಾಯಿತೇ.

ಈ ಒಂದು ಮಸೀದಿ ಹೆಂಗಂತ ಅಂದ್ರೆ ಇಲ್ಲಿ ಮಿನಾರ್ ಮತ್ತ ಕಾಣಿಸ್ತಾ ಇದ್ದವ.

ಬ್ಬರು ಗ್ರಾಹಕರು ಒಂದು ಟೇಬಲ್ ಮೇಲೆ ಬಗ್ಗಿ ಏನೋ ಕೇಳ್ತಾ ಇರೋಹಾಗೆ ಕಾಣಿಸ್ತಾ ಐತ --

ಇನ್ನು ಕಟ್ಟಡ ಕಾಮಗಾರಿಯಲ್ಲಿದೆ. ಯಾಕಂದ್ರ ಮೇಲ್ಗಡೆ ಒಂದ್ ಚೇತ್ತನ್ ಹಾಕಿ ಅದ್ರ ಮೇಲೆ ನೀರನ್ನ ನಿಂದ್ರಸಾಕ ಒಂದ್ ಪಡ್ದ್ ರೀತಿ ಮಾಡ್ಯಾರ.

ಈ ಚಿತ್ರದಾಗ ನನಗೊಂದು ನಿರ್ಮಾಣ ಹಂತದಲ್ಲಿರೋ ಕಟ್ಟಡ ಕಾಣಿಸ್ತಾಯಿತೇ ಈ ವೊಂದು ಕಟ್ಟಡವನ್ನ --

ತೊಂಬತ್ತು ಪ್ರತಿಶತ ಕೋನದಲ್ಲಿ ಈ ವೊಂದು ಅಂದರೆ ಅಡ್ಡಲಾಗಿ ಒಂದು ಚಿತ್ರವನ್ನು ಸೆರೆ ಹಿಡಿದಾರ.

ಈ ರಸ್ತೆ ದೊಡ್ಡದಾಗಿರುವುದರಿಂದ ಡಿವೈಡರ್ ಕೂಡ ಮಾಡ್ಯಾರ ಎಡಗಡೆ ಯವ್ರು ಎಡಗಡೆ ಹೋಗ್ಬೇಕು ಹೋಗೋವವರು ಎಡಗಡೆ ಬರುವವರು ಬಲಗಡೆ ಇಂದ ಬರ್ಬೇಕು ಅಂದ್ರೆ ನಮ ಬಲಗಡೆ ಕಡೆಯಿಂದ--

ಇದು ಪಕ್ಕದಾಗ ಇಲ್ಲಿ ಗಿಡಗಳನ್ನು ಮತ್ತು ಮರಗಳನ್ನು ಕೂಡ ನಿಂತವ ಇಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಕವರ್ ಹಿಡ್ಕೊಂಡನ ನಿಂತಾನ.

ಮೋಡ ಕೂಡ ನೀಲಿ ಆಗಿ ಕಾಣಿಸ್ತಾ ಐತೆ ಹಂಗೆ ಒಂದು ಗಿಡವು ಕೂಡ --

ಚಿತ್ರದಾಗ ಯಾವೂದೋವೊಂದು ಕಾರ್ಯಕ್ರಮ ನೆಡೀತ ಇರೋ ಹಾಗೆ ಕಾಣಿಸ್ತಾ ಐತೆ ಇಲ್ಲಿ ನಾಲ್ಕೈದು ಸಾಲನಲ್ಲಿ ಗಂಡ್ಮಕ್ಳು --

ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದುಗ್ಗಡೆ ಒಂದು ಐದು ಜನ ಹಿರಿಯರು ಧಾರ್ಮಿಕ ಗುರುಗಳು ಕುಂಥ್ಕೊಂಡಿದರ ಹಾಗೆ ಹಿಂದುಗಳು --

ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುದುಕರು ಕುಂತ್ಕೊಂಡು ಊಟ ಮಾಡ್ತಿದಾರೆ ಕುರ್ಚಿ ಮೇಲೆ ಕೆಲೋಬ್ಬರು ಊಟ ಇಸ್ಕೊಳ್ಳೋಕೆ ನಿಂತ್ಕೊಂಡಿದ್ದಾರೆ.

ಮತ್ತೆ ಬಿಳಿ ಫ್ಯಾನ್ ಗಳು ಲೈಟ್ ಳು ಕಾಣಿಸ್ತಾ ಇದ್ದವು.

ಈ ಚಿತ್ರದಾಗ ನನಗೆ ಒಂದು ವಿಶಾಲವಾದ ಮತ್ತು ಅತ್ಯುತ್ತಮವಾದ ಮತ್ತು ಸುಸಜ್ಜಿತವಾದ ಮತ್ತೆ ಸ್ವಚ್ಛವಾಗಿರುವ ಒಂದು ಮಸೀದಿ ಕಾಣಿಸ್ತಾ ಐತೆ.

ನನಗ್ ಅನ್ಸಿದ್ ಪ್ರಕಾರ ಇದು ದೊಡ್ಡ್ದ ಒಂದ್ ನಗರ ಪ್ರದೇಶದಾಗ ಈ ವೊಂದ್ ಚಿತ್ರವನ್ನು ಚದುರಿ ಹಿಡಿದರ--

ಇದು ನನಗೆ ಅನಿಸಿ ಪ್ರಕಾರ ಹಣ ಕೊಟ್ಟು ಹೋಗುವಂಥ ಒಂದು --